ಈ ಚಿತ್ರದಲ್ಲಿ ಒಂದು ವಾಹನ ಇದೆ ಅದು ಬಂದು ಕಾರ್ ಅಂತ ಹೇಳಬಹುದು. ನಾವ್ ನೋಡಬಹುದು ಬಿಳಿ ಬಣ್ಣದಲ್ಲಿದೆ ಮತ್ತೆ ಸುತ್ತಮುತ್ತಲು ಮನೆಗಳು ಇದೆ ಮತ್ತೆ ಕಾಂಪೌಂಡ್ ಕೂಡ ಹಾಕಿದ್ದಾರೆ.

ಒಂದು ಐಸ್ ಕ್ರೀಮ್ ಡೈರಿ ಕೂಡ ಇದೆ ಮತ್ತೆ ನಾವು ಅಲ್ಲಿ ನೋಡಬಹುದು ಲೈಟಿನ ಕಂಬಗಳಾಗಲಿ ಮತ್ತೆ ಮರ ಗಿಡಗಳು ಬೆಳಕೊಂಡಿದೆ.